ಇಲಿ ಎಲ್ಲ ಜಾತ್ರೆ ಜೋರಾಗಿ ನಡಿತವೆ ಎಲ್ಲ ತರ ಸಾಮಾನು ಸಿಗುತ್ತೆ ಎಂಜೋಯ್ ಮಾಡ್ಬೇಕು ಬನ್ನಿ ಎಲ್ಲರೂ.

ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಸ್ಟೀಲ್ ಪಾತ್ರೆಗಳು ಕಾಣಿಸ್ತಿದಾವೆ ಒಂದು ಪ್ಲೇಟ್ ಇದೆ ಒಂದು ಎರ್ಡು ಮೂರು ನಾಕ್ ಐದ್ ಆರು ಏಳು ಎಂಟು ಒಂಭತ್ತು ಹತ್ತು ಗ್ಲಾಸ್ ಇದಾವೆ ಎರಡು ಸ್ಪೂನ್ ಇದಾವೆ.

ಇಲ್ಲೊಂದು ಜಿಂಕೆ ಇದೆ ಅದು ಎಲ್ಲೊ ನೋಡ್ತಾ ಇದೆ ಒಂದು ಹಾಗೆ ಗೋಡೆ ಇದೆ ಹಸಿರು ಕಲರ್ ಹುಲ್ಲು ಇದೆ ಒಂದು ಮಣ್ಣು ಇದೆ ಹಂಗೆ.

ಇದೊಂದು ಪುರಾಣ ಕಾಲದ ಕಲ್ಲು ಇದೆ ಇಲ್ಲಿ ಎಲ್ಲ ವಿದೇಶಿಗಳು ಬಂದು ವಿಸಿಟ್ ಮಾಡ್ತಾ ಇದಾರೆ ಎಂಜೋಯ್ ಮಾಡ್ತಾ ಇದಾರೆ ಹಾಗೆ --

ಫ್ರೆಂಡ್ಸ್ ತಮ್ಮಂದಿರೆ ಅಣ್ಣಂದಿರೆ ಯಾರ್ಯಾರ್ ಬರ್ತಾಇದಿರಿ ಬರ್ರೀ ಬೇಸಿದೆ ಇದು ಕಳ್ಳು ಪ್ಳೆ ಪ್ಲೇಸ್ ಚೆನ್ನಾಗಿದೆ ಹೋಗೋಣ್ ಬರ್ರೀ ಥಾಂಕ್ಯೂ .

ಡೈಲೀ ಜಿಮ್ಮ್ ಮಾಡಿದ್ರೆ ನಮ್ಮ್ ಹೆಲ್‌ ನಮ್ಮ ಬೋಡಿ ಹೆಲ್ತ್ ಆಗಿ ಇರುತ್ತೆ .

ಇದು ನಮ್ಮ ರೈಚೂರಲ್ಲಿ ರೈಚೂರಲ್ಲಿ ಇದೆ ಇದರ ಹೆಸರು ಮ್ಯಾಂಗೋ ಟ್ಯಾಂಗೋ ಇಲ್ಲಿ ಒಬ್ಬ ಮನುಷ್ಯ ಇದಾನೆ ನೀರ್ ಇದಾವೆ ಪಿಂಕ್ ಕಲರ್ ಹೂವ ಇದಾವೆ ಗಿಡಗಳಿದಾವೆ.

ಇದು ನಮ್ಮ ಪವನ್ ಕುಮಾರ್ ಅವರ ಜಿಮ್ಮ್ ಇಲ್ಲಿ ರೆಡ್ಡ್ ಕಲರ್ ಇದೆ ಇಲ್ಲಿ ಬೋಡಿ ಬಿಲ್ಡರ್ ಪೋಸ್ಟರ್ ಇದೆ.

ಎಮ್.ಎಸ್. ದೋನಿ ಬೌಲಿಂಗ್ ಆಕ್ತಾಯಿದಾನೇ ವಿರಾಟ್ ಕೊಲಿ ಒಡಿತಾಯಿದಾನೆ ಒಡ್ದಾ ಒಡ್ದಾ ಫೋರ್ ಒಡ್ದ ಆಮೇಲೆ ಜಡೇಜ ಔಟ್ ಆಗಿ ಹೋಗತಾಯಿದನೇ.

ರೆಂಟ್ ಎಷ್ಟಪ್ಪ ಅಂದ್ರೆ ಐವತ್ತ್ ಸಾವಿರ ಎಷ್ಟು ಜನಾನು ಇರಬಹ್ದು ಇಲ್ಲಿ ಒಂದು ಗ್ರೌಂಡ್ ಇದೆ.

ಇಲ್ಲಿ ಒಂದು ಬಸ್ಸಿದೆ ಹಂಗ್ ಹಾಗೆ ಒಂದು ಚಾಲಕ ಇದಾನೆ ಇಲ್ಲಿ ಫುಲ್ ರೆಡಿ ಮಾಡಿದಾರೆ ಬಸ್ಸ್ ಹೋಗಾಕೆ ಲೈಟಿಂಗ್ ಹಾಕಿ ಎಲ್ಲಿಗೊ ಹೋಗ್ತಾ ಇದಾರೆ.

ಇಲ್ಲಿ ಎರಡು ಕಾರ್ ಇದಾವೆ ಹಾಗೆ ನಾಕ್ ಜನ ಇದಾರೆ ಇಲ್ಲಿ ಇಲ್ಲಿ ಇಬ್ರು ಎನೊ ಮಾತಾಡ್ತಾ ಇದಾರೆ ಎನೊ ಎರಡ್ ಕಾರ್ ನಮ್ಮುವೆ ಅಲ್ಲಾ ಅಂತ .

ಇದು ನಮ್ಮ ಮಂತ್ರಾಲಯ ಮಂತ್ರಾಲಯದಲ್ಲಿ ತುಂಗಭದ್ರ ಇದರ ಹೆಸರು ಇಲ್ಲೊಂದು ಬ್ರಿಡ್ಜ್ ಇದೆ.

ನಮಸ್ಕಾರ ಮಾಡ್ತಾ ಇದಾರೆ ನೀರ್ ಇದಾವೆ ಹಾಗೆ ಎರಡು ಕಂಬಗಳು ಇದಾವೆ ಬ್ರಿಡ್ಜ್ ಗೆ ಎಲ್ಲೋ ಕಲರ್ ಹುಡುಗಾನ ಒಬ್ಬಾಕೆ ಹೆಣ್ಣುಮಗ್ಳಿದಾಳೆ .

ಇಲ್ಲಿ ಒಬ್ಬಾತ ಮನುಷ್ಯ ಇದಾನೆ ಬ್ಯಾಗ್ ಹಾಕೊಂಡು ನಿಂತಿದಾನೆ ಕೈಯಲ್ಲಿ ಫೋನ್ ಹಿಡ್ಕೊಂಡಿದಾನೆ ಬೂಟ್ ಹಾಕೊಂಡಿದಾನೆ ಪ್ಯಾಂಟ್ ಹಾಕೊಂಡಿದಾನೆ ಅಂಗಿ ಹಾಕೊಂಡಿದಾನೆ ಜೇಬಲ್ಲಿ ಪೆನ್ನ್ ಹಿಡ್ಕೊಂ --

ಅಹ್ ಇಲ್ಲಿ ರಾಡ ಗಳು ಇದಾವೆ ಕಾಲಮಗಳನ್ನು ಹಾಕಿದಾರೆ ಭೀಮ್ ಹಾಕಿದಾರೆ ಇಟ್ಟಂಗಿ ಕಟ್ಟಿದಾರೆ .

ಈ ಕಡೆ ಹಳೆ ಗೋಡಿದೆ ಅವೆಲ್ಲ ಪಾಚಿ ಹಿಡ್ದಾವ ಮತ್ತ್ ಆ ಕಡೆ ಒಂದು ಹಳೆ.

ಏನನಾ ಹರ್ಕೆ ಇದ್ರೆ ಕೇಳ್ಕೊಬಹುದು ಜಲ್ದಿ ಆಗುತ್ತಾದೆ.

ಇದು ನಮ್ಮ ಇದು ನಮ್ಮ ರೈಚೂರು ರೈಲ್ವೇ ಸ್ಟೇಷನ್ .

ಪಿಚ್ಚರಲ್ಲಿ ಏನಪ್ಪ ಅಂದ್ರೆ ಒಂದು ಐದಾರ್ ಜನ --

ಗುಂಪಾಗಿ ನಿಂತಿದಾರೆ ಏನೊ ಪ್ಲ್ಯಾನ್ ಮಾಡ್ತಾ ಇದಾರೆ ಏನಪ್ಪ ಅಂದ್ರೆ ಗೊತ್ತಗವಲ್ದು ಅಲ್ಲೊಂದು ಬೆಟ್ಟ ಇದೆ .

ಅಲ್ಲಲ್ಲಿ ಎಲ್ಲಾ ತರ ಸರ್ವೀಸ್ ಸೆಂಟರ್ ಮಾಡ್ತಾರೆ ಕಾರ್ ಸೆಂಟರ್ ಮಾಡ್ತಾರೆ ಟಯರ್ ಸಿಗುತ್ತದೆ ಹಂಗೆ --

ಇದು ರೈಚೂರು ಟು ಬಾದಾಮಿ ಹೊಂಟಿದೆ.

ಈ ಅಪಾರ್ಟ್ಮೆಂಟ್ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡೋದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಾರೆ .

ಇದು ಲೈಬ್ರೆರಿ ಒಬ್ಬ ಅಂಕಲ್ ಇದಾನೆ ವೈಟ್ ಕಲರ್ ಟಿ ಶರ್ಟ್ ಪ್ಯಾಂಟ್ --

ಇಲ್ಲೊಂದು ಯಾವ್ದೊ ಸಣ್ಣ ದೇವಸ್ಥಾನ ಇದೆ ಹಂಗೆ ಬಸವಣ್ಣ ಇದಾನೆ ಹಂಗೆ ಎಲ್ಲೋ ಕಲರ್ ಸ್ಟ್ಯಾಂಪ್ ಟ್ಯಾಂಕ ಇದೆ.

ಈ ಪಿಕ್ಚರಲ್ಲಿ ಮೂವರು ನಾಲ್ಕು ಅಪಾರ್ಟ್ಮೆಂಟ್ಸ್ ಇದಾವೆ ಹಿಂದ್ಗಡೆ ಬೆಟ್ಟ ಇದೆ ಬೆಟ್ಟದ ಮೇಲೆ ಎಲ್ಲ ಹಸಿರು ಕಲರ್ .